ಒಂದು ಸುಂದರವಾದ ಜಲಾಶಯವಾಗಿದ್ದು ಇದು ಬ್ರಿಡ್ಜ್ ಬ್ರಿಡ್ಜ್ ಕೆಳಗಡೆ ಇರುವ ಒಂದು --

ಈ ಚಿತ್ರದಲ್ಲಿ ಫಿಶ್ ಮಾರ್ಕೆಟ್ ಅಂತ ಕಾಣಿಸುತ್ತಿದೆ ಇಲ್ಲಿ ಹಲವಾರು ಫಿಶ್ಗಳು ಕಾಣಿಸುತ್ತಿದ್ದಾವೆ ಹಾಗೂ ಆ ಫಿಶ ನ್ನು ಸಾಂಬಾರ್ ಮಾಡುವುದು ಹಾಗು --

ಒಬ್ಬ ಹುಡುಗಿಯ ಕೈಯಲ್ಲಿ ಇನ್ನೊಂದು ಮೊಬೈಲ್ ಇದೆ. ಇನ್ನೊಬ್ಬಳು ಫೋಸ್ಅನ್ನು ಕೊಟ್ಟಿದಾಳೆ ನೋಡಲು ಇಬ್ಬರು ತುಂಬಾ ಸುಂದರವಾಗಿದ್ದಾರೆ. ಉಹ್ ಒಂದು ಕಾಫಿಯ ಶಾಪ್ ಮುಂದೆ ತೆಗೆದುಕೊಂಡಿ--

ಕೆನರಾ ಬ್ಯಾಂಕ್ ನ ಮುಂದೆ ನಿಂತಿದ್ದಾನೆ. ಅಲ್ಲಿ ಪಕ್ಕದ - ಪಕ್ಕದಲ್ಲಿ ಒಬ್ಬ ಅಣ್ಣ ಕೂತಿದ್ದಾನೆ ಅವನು ವೈಟ್ ಕಲರ್ ಶರ್ಟ್ಅನ್ನು ಧರಿಸಿದ್ದಾನೆ.

ಇಲ್ಲಿ ಒಬ್ಬ ಇಂಜಿನಿಯರ್ ನಿಂತ್ತಿದ್ದಾನೆ. ಅವನು ಒಂದು ಕಟ್ಟಡವನ್ನು ನಿರ್ಮಿಸುತ್ತಿದ್ದಾನೆ. ಸರಳುಗಳಿಂದ ಒಂದು ಕಟ್ಟಡವನ್ನು ನಿರ್ಮಿಸಿದ್ದಾನೆ. ಅದರ ಮುಂದೆ ಒಂದು ಫೋಟೋವನ್ನುತೆಗೆದುಕೊಂಡಿದ್ದಾನೆ. ಇವನು ಒಂದು ಗ್ರೀನ್ ಕಲರ್ --.

ಅವನು ಅನ್ನು ಕಾಯುತ್ತಿದ್ದಾನೆ. ಎಲ್ಲಾ ರೀತಿಯ ಹೂವುಗಳನ್ನು ಅಲಂಕಾರವನ್ನು ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಕಾಣಿಸುತ್ತಿದೆ.

ಇಲ್ಲಿ ಒಂದು ಹುಡುಗ ಅವನಿಗೆ ಕಟಿಂಗ್ಅನ್ನು ಮಾಡುತ್ತಿದ್ದಾನೆ. ಇಲ್ಲೊಬ್ಬ ಅವನ ಮೊಬೈಲ್ನಲ್ಲಿ ವಿಡಿಯೋ ವನ್ನು ಮಾಡಿಕೊಳ್ಳುತ್ತಿದ್ದಾನೆ. ಅವನು ಏರ್ ಟ್ರಿಮ್ಮರ್ ತಗೊಂಡು ಕಟಿಂಗ್ಅನ್ನು ಮಾಡುತ್ತಿದ್ದಾನೆ.